ಹೋಗುತ್ತಾರೆ ಚಲನಚಿತ್ರ ರಂಗದ ನಟರುಗಳು ಸಹ ಈ ಜಿಮ್ ಅನ್ನ ಉಪಯೋಗಿಸುತ್ತಿದ್ದಾರೆ ಜಿಮ್ ಅನ್ನು ಬಳಸುದರಿಂದ ಆರೋಗ್ಯದಲ್ಲಿ ಏರು ಪೆರು ಅಗುದು ಕಡಿಮೆ ಆಗುತ್ತದೆ ಇದರಿಂದ ಬಹಳ ಅನು --

ಕುರ್ಚಿಗಳು ಡೈನಿಂಗ್ ಟೇಬಲ್ ಗಳು ಮುಂತಾದವುಗಳು ಬಂದಿವೆ. ಗ್ರಾಮೀಣ ಭಾಗದಲ್ಲಿ ಚಿಕ್ಕ ಪ್ರಮಾಣದ ಹೋಟೆಲ್ಗಳು ಇರುತ್ತದೆ ಆದರೆ ನಗರ ಭಾಗಗಳಲ್ಲಿ ದೊಡ್ಡ ಪ್ರಮಾಣದ ಹೋಟೆಲ್ಗಳು ಇದ್ದು ವಿಧ ವಿಧವಾದ ತಿಂಡಿಗಳನ್ನು ತಾಯ--

ಗಳಿಸಬಹುದಾಗಿದೆ ಆದ್ದರಿಂದ ಕೃಷಿ ಅಲ್ಲದೆ ಹಲವಾರು ಬೇರೆ ಮನ್ --